ಇಲ್ಲಿ ಗಾರ್ಡನ ಒಂದು ಕಾಣಿಸುತ್ತಿದೆ. ಈ ಗಾರ್ಡನ್ ಗಿಡ ಮರಗಳಿವೆ ಮತ್ತು ಇಟ್ಟಿಗೆಗಳಿಂದ ತಯಾರಿಸಿದ ಕಾಂಬಗಳಿವೆ. ಅದು ಬುದೂ ಬಣ್ಣದಿಂದ ಕೂಡಿವೆ.

ಇಲ್ಲಿ ಉಮ್ಮತ್ತೂರು ಪೋಸ್ಟ್ ಎನ್ನುವ ಫಲಕವನ್ನು ಹಾಕಲಗಿದೆ. ಇಲ್ಲಿ ಒಟ್ಟು ಮೂರು ಫಲಕಗಳಿವೆ ಒಳ್ಗಡೆ ಟೇಬಲ್ಲು ಇದೆ.

ಗಿಡ ಮರಗಳಿವೆ ಕೂಡಲು ಆಸನಗಳಿವೆ ನೆರಳು ಕೊಡಲು ಛತ್ರಿ ಇದೆ. ದೂಡ್ಡದಾದ ಗಿಡದ ಬಂಡೆ ಇದೆ ಹಸಿರೂ ಹುಲ್ಲು--

ಸುತಾಲ್ಲೂ ತಗಡಿನಿಂದ ಮಾಡ್ಲಾ ಪಟ್ಟಿರುವ ಕಟ್ಟಡ ಒಂದು ಇದೆ ತಗಡಿಗೆ ಪಕ್ಕವನು ಹಾಕಲಾಗಿವೆ.